ಐ ಥಿಂಕ್ ಇದನ್ನು ನೋಡಿದರೆ ನನಗೆ ಏನು ಅಂತ ಅನಿಸ್ತಾ ಇದೆ ಅಂದ್ರೆ ಮಾಲ್ ತರ ಕಾಣ್ತಿದೆ ಡ್ರಸಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಅನ್ಸುತ್ತೆ ಮತ್ತೆ ಬಂದು ಬಿಟ್ಟು ನೀವು ಏನಾರು ಡ್ರೆಸ್ ತಗೋಣಾದಿದ್ರೆ ತಗೊಳ್ಳಿ ನೋಡಿ ಕರೆಂಟ್ ಕಂಬದಿಂದ ವೈರಸ್ ಎಂಗ್ ಹೋಗಿದೆ.

ಇಲ್ಲಿ ಇದು ಬಂದ್ಬಿಟ್ಟು ನಮ್ಮ ಮೈಸೂರ್ ಪ್ಲೇಸಲ್ಲಿ ಸುತ್ತಮುತ್ತ ಯಾದವ್ ಇರಬಹುದು ಅಲ್ಲಿರೋದು ಚಾಮುಂಡೇಶ್ವರಿ ದೇವಸ್ಥಾನನೇ ಫೇಮಸ್ ಅದು ಮೈಸೂರಿಗೆ ಯಾರ್ ನೋಡಿದರೂ ಚೀಮಂಡೆ ಚಾಮುಂಡೇಶ್ವರಿ ಅಂತನೇ ಇಟ್ಟಿರುತ್ತಾರೆ. ಅಲ್ಲೊಂದ್ ಮೆಸ್ಸಿದೆ ಆ ಮಿಸ್ ನೇಮು ನೋಡಿ ಅದೇ ಇದೆ ಶ್ರೀ ಚಾಮುಂಡೇಶ್ವರಿ ಮೆಸ್ ಅಂತ.

ತುಂಬಾ ಚೆನ್ನಾಗಿ ಅಲ್ಲಿ ಊಟ ಇದೆಲ್ಲ ಸಿಗುತ್ತೆ ತಿನ್ನಿ ಹೋಗಿ ಏನಾದ್ರೂ ನೀವು ಮೈಸೂರಿಗೆ ಟ್ಯೂಸ್ಡೇ ಹೋದಾಗ ಅಲ್ಲಿ ಹೋಗಿ ಏನಾದರೂ ತಿಂದುಕೊಂಡು ಚೆನ್ನಾಗಿ ಬನ್ನಿ ಅರುಣ್ ಐಸ್ ಕ್ರೀಮ್ ಇದೆ ಪಕ್ಕದಲ್ಲಿ --

ಸೊ ಗಾಯ್ಸ್ ಇಲ್ಲಿ ಎಲ್ಲಾ ಒಂದೇ ಹತ್ರ ಸಿಗುತ್ತೆ ಒಂದೇ ಬಿಲ್ಡಿಂಗ್ ಅಲ್ಲಿ ನೋಡಿ ಕ್ಲಬ್ ಇದೆ ಗಾಯ್ಸ್ ಯಾರಾದ್ರೂ ಡ್ರೆಸ್ ಪರ್ಚೆಸ್ ಮಾಡಂಗಿದ್ರೆ ಹೋಗಿ ಚೆನ್ನಾಗಿದೆ ಡ್ರೆಸ್ ಗಳೆಲ್ಲ ನೋಡಿ ಎಷ್ಟ್ ಚನ್ನಾಗಿ ಹೊರಗಿಂದನೇ ಗ್ಲಾಸ್ ಅಲ್ಲಿ--

ಖುಷಿಯಾಗ್ತದೆ ಸಂಜೆ ಹೊತ್ತು ವಾಕಿಂಗ್ ಹೋದಾಗ ಅಲ್ಲೆಲ್ಲ ಕುತ್ಕೊಂಡ್ರೆ ತಂಪಾದ ಗಾಳಿ ಅಲ್ಲಿ ಕುತ್ಕೊಂಡು ಬರಬಹುದು ಆ ಕಡೆ ನೋಡಿ ಒಂದು ವಿಲ್ ತರದ್ದು ಇದೆ ಅದು ಬಂದ್ಬಿಟ್ಟು ರೋಡ್ ಮಾಡೋದು--

ನೋಡಿ ಇವ್ರು ಮೇ ಬಿ ಪೊಲಿಟಿಷಿಯನ್ ಇರ್ಬೇಕು. ಅವ್ರ ಬರ್ತ್ಡೇ ಗೆ ವಿಶಸ್ ತಿಳಿಸಿದ್ದಾರೆ ಎಷ್ಟೊಂದು ಜನ ವಿಶಸ್ ತಿಳಿಸಿದ್ದಾರೆ. ಒಳ್ಳೆಯವರಾಗಿರಬಹುದು ಅವರು ನೋಡಿದ್ರೆ ಅನ್ಸುತ್ತೆ. ಅಲ್ನೋಡಿ ಈಗ ಸರ್ಕಲಲ್ಲಿ